ಆಹ್ಹ್ ಇದನ್ನ ತುಂಬಾ ಬಳಕೆಗಾಗಿ ಬಡ ಜನರು ಯೂಸ್ ಮಾಡ್ತಾರೆ ದೂರದ ಪಯಣವನ್ನು ಬೇಗನೆ ಸಾಗಿಸುತ್ತೆ ಮತ್ತೆ--

ಈ ಪ್ರಯಾಣ ಮಾಡುತ್ತಿರುವ ಜನರು ರೈಲ್ವೆ ಹಳಿಯಲ್ಲಿ ಇದ್ದಾರೆ ಇಲ್ ತುಂಬಾ ಸೇಫ್ಟಿ ಆಗಿರುತ್ತ--

ಮರದ ಮುತ್ತಿನಿಂದ ಮಾಡುತ್ತಾರೆ ಈ ಮರದಿಂದ ನಾವು ಯಾವುದೇ ಶೇಪ್ ಬೇಕಾದ್ರು ಡಿಸೈನ್ ಬೇಕಾದ್ರು ನಾವು ಇಳ್ಳಿ ತೆಗೆಕೊಳ್ಳಬಹುದು ಯಾವುದೇ ತೊಂದ್ರೆ ಇಲ್ಲದೆ--

ಮತ್ತು ಅಗಲವಾದ ರೋಡನ್ನು ಮಾಡಬಹುದು. ಇದರಿನ್ದ ನಾವು ಯಾವುದ್ರ ರೀತಿ ತೊಂದ್ರೆ ಇಲ್ದ ರೀತಿ ಅರಾಮಾಗಿ ಓಡಾಡಬಹುದು ಇದ್ರಲ್ಲಿ ಏನು ತಪ್ಪಾಗ್ಗುದಿಲ್ಲ ಸಿವಿಲ್ ಇಂಜಿನಿಯರ್ --

ಟ್ರಾಫಿಕ್ ಇದರಿಂದ ಟ್ರಾಫಿ ಕ್ಕಿನ ಇದರಿಂದ ಕಾರಣದಲ್ಲಿ ನಾವು ಯಾವುದೇ ಮತ್ತೆ ಈತರ ಟ್ರಾಫಿಕ್ಕಿನಿಂದಲೂ ಒಂದು ತಪ್ಪಿಸಿಕೊಳ್ಳಬಹುದು. ಒಂದು ವೆಹಿಕಲ್ ಹಿಂದ ಇನ್ನೊಂದು ವೆಹಿಕಲ್ ಹೋಗಬಾರದು.

ಮತ್ತು ಇದರಲ್ಲಿ ಜಾಗ್ರತೆಯಾಗಿ ಪ್ರಯಾಣ ಮಾಡಬೇಕು ಹೆಲ್ಮೆಟ್ ಇಲ್ಲದೆ ನಾವು ಹೋಗಬಾರದು ಸುರಕ್ಷತೆಯಾಗಿ ಏನಾದರು ಮಾಡಿಕೊಂಡು--

ಮಳೆ ಗಲಿ ಚಳಿ ಇಲ್ಲದೆ ಇದರಿಂದ ತುಂಬಾವಾಗಿ ಪ್ರಾಥನೆ ಮಾಡಬಹುದು ಇದರಿಂದ ಎಲ್ಲರಿಗು ವಿಶ್ವಾಸ ಮತ್ತು ನಂಬಿಕೆನು ಐತೆ ಎತೆಚ್ಚವಾಗಿ ಧರ್ಮವನ್ನು ಪಾಲಿಸಬಹುದು ಎಂದು ಹೆಳಬಹುದು ನಾವು .

ಹೊರಾಂಗಣದಲ್ಲಿ ಇರುವ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ನಾವು ಸ್ಕೂಲ್ ಮತ್ತೆ ಕಾಲೇಜು ಅನ್ನು ಓಪನ್ ಮಾಡಬೋದು